ಈ ತರ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಇದ್ರ ತಗೋರಿ ಮತ್ತ ಬೈ ಟು ಗೆಟ್ ಒನ್ ಫ್ರೀ ಇದ್ರ ಆಫರ್ ಇದ್ದಾಗ ತಗೋರಿ ಸುಮ್ನ ಆಫರ್ ಇದ್ದಾಗ ತೊಗೋಣಾಕ್ ಹೋಗಬ್ಯಾಡ್ರಿ ಸುಮ್ನೆ ನಿಮ್ಗ ಪ್ರೈಸ್ ಜಾಸ್ತಿ ಆಕ್ಕೆತಿ. ಅಡ್ಡಕ್ಕ ನೋಡಿ ಆಫರ್ ಇದ್ದಾಗ ತೊಗೋರಿ .

ದಯವಿಟ್ಟು ಎಲ್ಲರೂ ಆದಷ್ಟೂ ಕೆ ಎಸ್ ಆರ್ ಟಿ ಸಿ ಬಸ್ ದಾಗ ಪ್ರಯಾಣ ಮಾಡಾಕ ಇದು ಮಾಡ್ರಿ ಕಾಸ್ಟ್ಲಿ ಬಸ್ನಲ್ಲಿ ಹೋಗಾಕ್ ಹೋಗ್ ಬ್ಯಾಡ್ರಿ ರೇಟ್ ಜಾಸ್ತಿ ಇರತೇತಿ.

ಸಮೀಪ ಜಳ್ಕ ಮಾಡ್ರಿ ದೂರ್ ಹೋಗಿ ಜಳಕ ಮಾಡೋಕ್ ಹೋಗಬ್ಯಾಡ್ರಿ. ಯಾಕಂದ್ರ ಸಮೀಪ ಅಲೆಗಳು ಬಹಳ ಡೇಂಜರ್ ಇರ್ತಾವ. ಅದಕ್ಕ ಈಜ್ ಬಂದವ್ರ್ ಅಷ್ಟೇ ಹೋಗಿ ಯಾಕಂದ್ರ--

ಸೊ ಇದಕ್ ಬಹಳ ಹೊಗಿ ಬರತೈತಿ ಆ ಹೊಗಿ ಬರೋದ್ರಿಂದ ಅನೇಕಗೋಳ ತೊಂದ್ರೆ ಅಕೈತಿ ಅದಕ್ಕ ಎಲ್ಲಾರು ಇಂಥ ಎಲೆಕ್ಟ್ರಿಕಲ್ ಗ ಬಳಸ್ರಿ ಮತ್ ಆಮೇಲೆ--

ಜಸ್ಟ್ ಇದು ಬರಂಗಿಲ್ಲ ಮತ್ ಅದು ಚಲೋ ಇರತೈತ್ರಿ ಅಂತ ಒಂದು ಬಳಸಿ.

ಸಾಯ್ತ್ರಿ ಅದಕ್ಕ ಎಲ್ಲರೂ ಲೈಫ್ ಜಾಕೆಟ್ ಇದ್ ಲೈಫ್ ಜಾಕೆಟ್ ಹಾ--

ನಿಮ್ ಕಡೆ ಅಮೌಂಟ್ ಅಯ್ತೊ ಇಲ್ಲೊ ಅಂತ ಹೇಳಿ ಅವ್ರಿಗ ಗೊತ್ತಾಗತೈತಿ. ಅದ್ರ ಸಂಬಂಧ ಎಲ್ಲರೂ ನೋಡ್ಕೊಂಡ್ ಹೋಗ್ರಿ ಯಾಕಂದ್ರ ಸೆಕ್ಯೂರಿಟಿ ಇದ್ದಂಗ ಹೋಗ್ರಿ ಸೆಕ್ಯೂರಿಟಿ ಇಲ್ಲಾಂದ್ರ ಹೋಗೋಕ್ ಹೋಗಬ್ಯಾಡ್ರಿ ಯಾಕಂದ್ರ--

ನಿಮ್ಮದು ಜೀವನನ ನೀವು ಹಾಳ್ ಮಾಡ್ಕೊಂತೀರಿ ಅದಕ್ಕ ಅಕಸ್ಮಾತ್ ನೀವು--

ಚಿಗರಿ ಬಸ್ ಹತ್ ಬೇಕಂದ್ರ ನಿವು ಒಂದ್ ಅದ್ಕ ಅಂತ್ಹೇಳಿ ಸ್ಟಾಂಡ್ ಇರ್ತಾವ ಅವು ಸ್ಟ್ಯಾಂಡ್ ಇಗ್ ಹೋಗಿ ಹತ್ರಿ. ಎಲ್ ಬೇಕಾದಲ್ಲಿ ಕೈ ಮಾಡಿದ್ರ ಅವ್ರು ನಿಮ್ಗೆ ನಿಲ್ಸನ್ಗ್ ಇಲ್ಲ. ಮತ್ತ ಹೋಗುಮುಂದ ದಾರ್ಯಾಗ ಹುಷಾರ್ ಆಗಿ ನೋಡ್ಕಂಡ್ ಹೋ --